ಕೆಲವು ಜನರು ಅಲ್ಲಲ್ಲಿ ಒಂಡಷ್ಟು ಜನ ನಿಂತುಕೊಂಡಿದ್ದಾರೆ .

ಇದು ಒಂದು ಸಮುದ್ರದ ಅಂತ ಹೇಳ್ಬಹುದು ಇಲ್ಲಿ ಒಂದು ಗುಂಡುಕಲ್ಲನ್ನು ಇಟ್ಟಿದ್ದಾರೆ ಅದರ ಮೇಲೆ ಒಬ್ಬ ವ್ಯಕ್ತಿ ವ್ಯಕ್ತಿಯು ಕೂತುಕೊಂಡಿದ್ದಾನೆ .

ಹ್ಮ್ಮ್ ಹ್ಮ್ಮ್ ಸಿಕ್ಕಾಪಟ್ಟೆ ಮೋಟಾರ್ಸ್ಗ ಳು ಇದೆ ಮುಂದೆ ಒಂದು ಮರವು ಇದೆ ಅಂತ ಹೇಳಬಹುದು ಬಾಜು ಒಂದು ದೊಡ್ಡ ಗಾಡಿದೆ ಅಂತ ಹೇಳಬಹುದು .

ಇದು ಒಂದು ಹೋಟೆಲ್ ಅಂತ ಹೇಳಬಹುದು ಹೋಟೆಲ್ ಗೇಟ್ ವೆ ಕರ್ನಾಟಕ ಅಂತ ಬೋರ್ಡ್ ಮೇಲೆ ಬರದಿದ್ದರೆ ಹಾಗು ಒಬ್ಬ ವೆಕ್ತಿಯು ಒರಗಡೆ ನಿಂತುಕೊಂಡಿದ್ದನ್ನೇ. ಮತ್ತು ಒಳಗಡೆ ಹೋರಾಡಿದ್ದಾರೆ.

ಒಳಗಡೆ ಎಲ್ಲಾ ತುಂಬಾ ಚೆನಾಗಿದೆ ಅಂತ ಹೇಳಬಹುದು ಲೈಟ್ಸ ಗಳನ್ನು ಹಾಕಿದ್ದಾರೆ ಮೇಲೆ ಒಂದು ಬಿಲ್ಡಿಂಗ್ ಇದೆ ಪರದೆಯನ್ನು ಹಾಕಿದ್ದಾರೆ .

ಆಲೂಗಡ್ಡೆ ಟೊಮೇಟೊ ದಾಳಂಬಿರಿ ಹೀಗೆ ಸಿಕ್ಕಾಪಟ್ಟೆ ಹಣ್ಣುಗಳನ್ನೂ ಇಟ್ಟಿದಾರೆ.

ಇದು ಒಂದು ನೃತ್ಯ ಅಂತ ಹೇಳಬಹುದು ಇಲ್ಲಿ ಮೂರು ಜನರು ನಿನ್ ಕುಳಿತು ಕೊಂಡು ಕೈಯನ್ನು ಅಗಲ ಮಾಡಿ ಮೇಲೆ ನೋಡುತಿದ್ದರೆ ಅಂತ ಹೇಳಬಹುದು ತುಂಬ ಚೆನ್ನಾಗಿ ಡೆಕೋರೇಷನ್ ಅನ್ನು ಮಾಡಿದ್ದಾರೆ.

ಮತ್ತು ಇದು ಬಸವೇಶ್ವರ ಸ್ಟಾಲ್ಸ್ ಅಂತ ಮೇಲೇ ಬೋರ್ಡಿನ ಮೇಲೆ ಬರೆದಿದ್ದರೆ . ಒಂದು ಹೂವನ್ನು ಒಂದು ಹೂವನ್ನು ಗೋಡೆಗೆ ಹಾಕಿದ್ದಾರೆ.